ಆಹ್ಹ್ ಈ ಚಿತ್ರದಲ್ಲಿ ನಿಮಗೆ ಕಾಣ್ತಿರಬಹುದು ಇದು ಯಾವುದೊ ಒಂದು ಮಂತ್ರಿಗಳು ಇಲ್ಲಿ ಬಂದಿ ಭಾಷಣ ಕೊಡೊಕೆ ಬರ್ತಾರೆ .

ಎಲ್ಲಾ ತರ ಆಹ್ಹ್ ಎಲ್ಲ ಕಂಪನಿಗಳ ವಿಮಾನಗಳ ಟಿಕೆಟ್ ಬುಕ್ಕಿಂಗ್ಸ್ ಆ ಕೌಂಟರ್ಲಿ ಆಗುತ್ತೆ ಇಲ್ಲಿ ನೋಡಿ ಮಿಲಿಟರಿ ಸಹ ನಿಂತಿದ್ದಾವೆ--

ಇದರಲ್ಲಿ ನೀವು ನೋಡಬಹುದು ಇದು ಕ್ರಿಶ್ಚಿಯನ್ ಅವರು ಕಟ್ಟಿರುವುದು ಇದು ಭವನ. ಒಳ್ಳೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಸುಂಬ ವೊಳ್ಳೆ --

ಈ ಚಿತ್ರದಲ್ಲಿ ನಿಮಗೆ ಕಾಣ್ತಿರಬಹುದು ಇಲ್ಲಿ ಹ್ಮ್ಮ್ ಒಂದು ದೊಡ್ಡದಾದ ಒಂದು ಕಂಬ ಇದೆ ಆ ಕಂಬ ಮೇಲೆ ಒಂದು ಲೈಟ್ ಗಳನ್ನು ಹಾಕಲಾಗಿದೆ.

ಈ ದ್ರಶ್ಯವನ್ನು ನೋಡ್ತಿದ್ದೀರಾ ಈ ಚಿತ್ರದಲ್ಲಿ ನಿಮಗೇ ಕಾಣ್ತಿರಬಹುದು ಈ ಚಿತ್ರಾದಲ್ಲಿ ಆಯ್ತು ವಿಮಾನ ಅಹ್ ಒಳಗೆ ಎ ವಿಮಾನ ನಿಲ್ದಾಣದ ಒಳಗೆ ಹೆಂಗೆಂಗೆ ಇರುತ್ತೆ ಅಂತ --

ಆಹ್ಹ್ ಮತ್ತೆ ಹ್ಮ್ಮ್ ಇಲ್ಲಿ ಜನರು ಸ್ವಲ್ಪ ಕಷ್ಟ ಪಟ್ಟಿ ಹ್ಮ್ಮ್ ಕಷ್ಟ ಪಟ್ಟಿ ಅಲ್ಲ --